ಒಬ್ಬ ವ್ಯಕ್ತಿ ಬಿಳಿಯ ಶರ್ಟ್ ಧರಿಸಿ ನಿಂತಿದ್ದಾನೆ-

ಈ ಚಿತ್ರ ನೋಡಬಹುದಾದರೆ ಇಲ್ಲಿ ಕೂದಲು ಕತ್ತರಿಸುವ ಅಂಗಡಿ ಇದೆ ಇಲ್ಲಿ --

ಈ ಚಿತ್ರ ನೋಡಬಹುದಾದರೆ ಕೂದಲು ಕತ್ತರಿಸುವ ಅಂಗಡಿ ಇದೆ ಇಲ್ಲಿ --

ಈ ಚಿತ್ರ ನೋಡಬಹುದಾದ್ರೆ ಇಲ್ಲಿ ಕೂದಲು ಕತ್ತರಿಸುವ ಅಂಗಡಿ ಇದೆ ಇಲ್ಲಿ--

ಮೇ ಹಲದಿ ಬಣ್ಣದ ಬಟ್ಟೆಯನ್ನು ಹಾಕಿದ್ದಾರೆ ಇಲ್ಲಿ ಒಬ್ಬ-

ಹಳ್ದಿ ಬಣ್ಣದ ಬಟ್ಟೆಯನ್ನು ಹಾಕಿದ್ದಾರೇ ಇಲ್ಲಿ ಒಬ್ಬ--

ಈ ಚಿತ್ರ ನೋಡಬಹುದಾದರೆ ಇಲ್ಲಿ ಆಕಾಶ ಬಿಳಿಯ ದಾಗಿದೆ ಮತ್ತು ನೇರಳೆ ಬಣ್ಣದ್ದಾಗಿದೆ.

ಇಲ್ಲಿ ದೊಡ್ಡ ದೊಡ್ಡ್ದ ವಿದ್ಯುತ್ ಕಂಬಗಳು ಕಾಣಿಸುತ್ತ ಇದೆ ಇಲ್ಲಿ ಒಂದು ದೊಡ್ಡ ಕೆರೆ ಇದೆ ಕೆರೆಯ ನೀರು-

ಇಲ್ಲಿ ನೀರು ಹರಿತ ಇದೆ ಇಲ್ಲಿ ಮಣ್ಣಿನ ಮೇಲೆ ಹುಲ್ಲುಗಳು ಕೂಡ ಕಾಣಿಸುತ್ತ ಇದೆ-

ಇಲ್ಲಿ ನೀರು ಹರೀತಾ ಇದೆ ಇಲ್ಲಿ ಮಣ್ಣಿನ ಮೇಲೆ ಹುಲ್ಲುಗಳು ಕೂಡ ಕಾಣಿಸುತ್ತ ಇದೆ.

ಇಲ್ಲಿ ಒಂದು ಟೇಬಲ್ ಕೂಡ ಇಟ್ಟಿದ್ದಾರೆ ಅದರ ಮೇಲೆ ಒಂದು ಕಂಪ್ಯೂಟರ್ ಕೂಡ ಇದೆ ಇಲ್ಲಿ ಒಂದು ಬಾಟಲ್ --

ಹಾರವನ್ನು ಗಣಪತಿಗೆ ಹಾಕಿದ್ದಾರೆ ಇದರ ಹಿಂದೆ-

ಈ ಚೇರ್ ಗಳು ಕಪ್ಪು ಬಣ್ಣದ್ದಾಗಿದೆ ಮತ್ತ್ತು ಇಲ್ಲಿ ಒಂದು ಟೇಬಲ್ ಕೂಡ ಇಟ್ಟಿದ್ದಾರೆ-

ಇಲ್ಲಿ ತುಂಬ ವ್ಯಕ್ತಿಯರಿದ್ದಾರೆ ಒಬ್ಬ ವ್ಯಕ್ತಿ ಕೆಂಪು ಬಣ್ಣದ ಟಿ ಶರ್ಟ ಅನ್ನು ಧರಿಸಿ ನಿಂತಿದ್ದಾನೆ--

ಇಲ್ಲಿ ತುಂಬಾ ವ್ಯಕ್ತಿಯರಿದ್ದಾರೆ ಒಬ್ಬ ವ್ಯಕ್ತಿ ಕೆಂಪು ಬಣ್ಣದ ಟಿ ಶರ್ಟ್ ಅನ್ನು ಧರಿಸಿ ನಿಂತಿದ್ದಾನೆ-

ಈ ಚಿತ್ರ ನೋಡಬಹುದಾದದರೆ ಒಬ್ಬ ಹುಡುಗಿ ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸಿ-

''ಕಾಲಿನಲ್ಲಿ ಉಂಗುರ ಹಾಕಿದ್ದಾಳೆ ಕತ್ತಿನಲ್ಲಿ ತಾಳಿ''''ಕೂಡ-''

ಆಕಾಶ ಬಿಳಿ ಮತ್ತು ನೀಲಿ ಬಣ್ಣದಲ್ಲಿ ಕಾಣುತ್ತ ಇದೆ ಇಲ್ಲಿ ದೊಡ್ಡ ಬಂಡೆಗಳು ಕೂಡ ಕಾಣ್ತಾ ಇದೆ --

ರ ನೋಡಬಹುದಾದರೆ ಇಲ್ಲಿ ಒಂದು ದೊಡ್ಡ ಕಟ್ಟಡವಿದೆ ಮತ್ತು ಇಲ್ಲಿ --

ಇಲ್ಲಿ ಬಿಳಿಯ ಬಣ್ಣದ ದಿಂಬುಗಳು ಕೂಡ ನೋಡಲು ಸಿಗುತ್ತದೆ.

ಇಲ್ಲಿ ಬಿಳಿಯ ಬಣ್ಣದ ದಿಂಬುಗಳು ಕೂಡ ನೋಡಲು ಸಿಗುತ್ತದೆ --

ಕೇಸರಿ ಬಣ್ಣ ಕೆಂಪು ಬಣ್ಣದ ಹೂಗಳು ನೋಡಲು ಸಿಗುತ್ತದೆ .

ಇಲ್ಲಿ ದೊಡ್ಡ ಮರಗಳು ಕೂಡ ಇದೆ ಇಲ್ಲಿ ಒಂದು ಬಸ್ ಗಳು--

ಇಲ್ಲಿ ಚೇರ್ಗ ಳು ಕೂಡ ಇಟ್ಟಿದ್ದಾರೆ ಈ ಹಣ್ಣಿನ-

ಇಲ್ಲಿ ಬೆಟ್ಟ ಗುಡ್ಡಗಳು ನೋಡಲು ಸಿಗುತ್ತದೆ .

ಗಳು ಕೂಡ ಇಟ್ಟಿದ್ದಾರೆ ಇಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ ನ್ಯೂ ಜನರೇಶನ್ಅಂತ ಬರೆದಿದೆ.

ಇಲ್ಲಿ ಒಬ್ಬ ಪುರುಷ ಬಿಳಿ ಬಣ್ಣದ ಶರ್ಟ್ ಅನ್ನು ಧರಿಸಿ ಕೂತಿದ್ದಾನೆ-

ಈ ಚಿತ್ರ ನೋಡಬಹುದಾದರೆ ಇಲ್ಲಿ ಒಂದು ಬಂಕ್ ಕಾಣ್ತಾ ಇದೆ-

ಇಲ್ಲಿ ರಜಾ ಬುಕ್ ಸ್ಟಾಲ್ ಅಂತ ಬರೆದಿದೆ ಮತ್ತು ಜೆರಾಕ್ಸ್ ಅಂತ-

ಈ ಚಿತ್ರ ನೋಡಬಹುದಾದರೆ ಇಲ್ಲಿ ಒಂದು ದೊಡ್ಡ ಕಟ್ಟಡ ಇದೆ ಅದು ಕೆನೆಯ ಬಣ್ಣದ್ದಾಗಿದೆ.

ಈ ಚಿತ್ರ ನೋಡಬಹುದಾದರೆ ಆಕಾಶ ಬಿಳಿಯ ಬಣ್ಣ --

ಈ ಚಿತ್ರ ನೋಡಬಹುದಾದರೆ ಆಕಾಶ ಬಿಳಿಯ ಬಣ್ಣ--

ಈ ಚಿತ್ರ ನೋಡಬಹುದಾದರೆ ಇಲ್ಲಿ ಒಂದು ಅಂಗಡಿ ಇದೆ ಆಹ್ಹ್ ಅಂಗಡಿಯ ಮೇಲೆ--

ಒಬ್ಬ ವ್ಯಕ್ತಿ ಕೆಳಗೆ ಕುಳಿತಿದ್ದಾನೆ ಅವನು ಬಿಳಿಯ ಶರ್ಟ್ ಧರಿಸಿ ಕುಳಿತಿದ್ದಾನೆ.